ಇಲ್ಲಿ ಒಂದು ರೂಮ್ ಇದೆ ರೂಮ್ ಒಳಗಡೆ ಒಂದು ಮನುಷ್ಯಕೆ ಕಾಲಕ್ಕೆ ಹತ್ತಿದ್ದಾರೆ ಆ --

ಆ ಹತ್ತಿತಲ್ಲಿ ವೈಟ್ ಕಲರು ಪಟ್ಟಿ ಮಾಡಿದಾರೆ ಹಾಗು ಮನುಷ ಕಾಲು ಮ್ಯಾಲಗಡೆ ಮಾಡಿದ್ದಾರೆ.

ಮತ್ತು ತುಂಬ ಜನರು ಸ್ನಾನ ಮಾಡುತ್ತಿದ್ದಾರೆ.

ಇದು ಒಂದು ಪೇಂಟಿಂಗ್ ಅಂಗಡಿ ಇದೆ ಇಲ್ಲಿ ನಾಲ್ಕು ರಾಕ ಗಡಿವೆ.

ಅದರ ಬಾಜು ಒಂದು ಸ್ಕೂಟಿ ಇದೆ ಇದು ಎದ್ರುಗಡೆ ಒಂದು ಚೇರ್ ಇದೆ.

ಇಲ್ಲಿ ಎಲ್ಲ ಮನೆ ಕೆಲಸ ವಸ್ತುಗಳು ಇವೆ.

ಮತ್ತು ಐದು ರ್ರ್ಯಾಕ ಗಳು ಇವೆ ಮತ್ತು ರ್ರ್ಯಾಕ ಮುಂದೆ ಒಂದು ಅಲ್ಮಾರಿ ಇದೆ.

ಇದು ಒಂದು ತಾಯಿಬಾ ಪಾಲ್ಯುಡ್ ಅಂಡ್ ಹಾರ್ಡ್ವೇರ್ ಅಂತ ಶಾಪ್ ಇದೆ.

ಅದರಲ್ಲಿ ಪಾಲಿಶ್ ಮೆಟೀರಿಯಲ್ ಹಾರ್ಡ್ವುಡ್ ರಬ್ಬರ್ ವುಡ್ ಅಂಡ್ ಆಲ್ ಫರ್ನಿಚರ್ ಮೆಟೀರಿಯಲ್ ಸಿಗುತ್ತಾನೆ.

ಮತ್ತು ಬಹಳಷ್ಟು ಜನಗಳು ಬಂದಿದ್ದಾರೆ ಮತ್ತು ಗಾರ್ಡನ್ ಸುತ್ತಮುತ್ತ ಮರ ಗಿಡಗೌಗಳು ಇವೆ.

ಇಲ್ಲಿ ಒಂದು ದುಕಾನ ಇದೆ ಆ ದುಕಾನ್ನ ಎದುರುಗಳು ಒಂದು ಟಂ ಟಂ ನಿಂತಿದ್ದಾರೆ.

ಆ ಕಿಷ್ಟಿ ಒಳಗೆ ಬಹಳಷ್ಟು ಜನಗಳು ಈವಿ ಆ ಜನರು ಕಡಲದಿಂದ ನೀರಿ ದೂರ ಹಾಕಿಲ್ತಿದ್ದಾರೆ.

ತೆಳಗ್ಗೆ ನೀರು ಮತ್ತು ಮಣ್ಣು ಎಲ್ಲಾ ಸಿಮೆಂಟ್ ಬಿದ್ದಿದ್ದರೆ.

ಅದರ ಮೇಲೆ ಅಡ ಮತ್ತು ಕಾಟನ್ ಇದೆಮತ್ತು ರೈಟ್ ಸೈಡಲ್ಲಿ ಬಹಳಷ್ಟು ಕಟಕಿಗಳು ಒಂದು ಛಡಿ ಕಾಣಿಸ್ತ ಇವೆ.

ಮತ್ತು ಬ್ರೆಡ್ ಮತ್ತು ಒಂದು ಕ್ಯಾಲೆಂಡರ್ ಇದೆ.

ಇಲ್ಲಿ ಬಹಳಷ್ಟು ನಲ್ ಗಳು ಇವೆ ಮತ್ತೆ ಒಂದು ಟ್ಯಾಂಕಿ ಇದೆ.

ಇಲ್ಲಿ ಒಂದು ವೈಬ್ ಅಥವಾ ದೊಡ್ಡ ಬಿಲ್ಡಿಂಗ್ ಇದೆ.

ಇದು ಒಂದು ವಾಟರ್ ಪರ್ಕಿದೆ ಆ ವಾಟರ್ ಪಾರ್ಕಿನಲ್ಲಿ ಆಟ ಆಡುವ ಸಮಾನ್ ಗಳು ಇವೆ.

ಇಲ್ಲಿ ಒಂದು ದುಕಾನ್ ಇದೆ ಆ ದುಕಾನ ಕ್ಕೆ ಪೂಜೆ ಮಾಡಿದ್ದಾರೆ ಮತ್ತು ಅಲ್ಲಿ ಬಹಳಷ್ಟು ಜನಗಳು ಇವೆ.

ಇಲ್ಲಿ ಒಂದು ಕೆಫೆ ಇದೆ ಆ ಕೆಫೆ ದಲ್ಲಿ ಬಹಳಷ್ಟು ಬೆಂಚು ಗಳಿವೆ.

ಮತ್ತು ಲೈಟ್ ಗಳು ಮತ್ತು ಒಂದು ಫ್ಯಾನ್ ಇದೆ ಹು- ರಿಸೆಪ್ಶನ್ ಟೇಬಲ್ಸ್ ಇದೆ.

ಈ ಮತ್ತು ಸುತ್ತ ಮುತ್ತ ಬಿಲ್ಡಿಂಗ್ ಗಳು ಇವೆ ಮತ್ತು ಎರಡು ಗನಸುರ್ ಇ--

ಮತ್ತು ಬಹಳಷ್ಟು ವೈರ್ ಗಳು ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳು ಮತ್ತು ಒಂದು ಡೋರ್ ಇದೆ.